ಅಲ್ಲಿ ಕ್ರೀಮ್ ಗೋಲ ಎಲ್ಲಾ ಕಾಣ್ತಾವ್ ಸೇಮಿಂಗ್ ಶೇವಿಂಗ್ ಕ್ರೀಮ್ ಗೋಳ ಎಲ್ಲಾ.

ಎದ್ರುಗ್ ಬಸ್ ಸ್ಟಾಪ್ ಐತಿ ಅಲ್ಲೊಂದು ಬೈಕ್ ನಿಂತೈತಿ.

ಇದೊಂದು ದೊಡ್ಡ ಬಂಡೆ ಬಂಡೆಯ ಕೆಳಗೆ ಒಬ್ಬ ಮನುಷ್ಯ ನಿಂತು ಕಲ್ಲನ್ನು ವೀಕ್ಷಿಸುತ್ತಿದ್ದಾನೆ ಮುಟ್ಟಿ ನೋಡಿ ನೋಡಿ.

ಇಲ್ಲಿ ಬೀಜಗಳನ್ನು ಹಾಕಿ ಸಣ್ಣ ಸಣ್ಣ ಸಸಿಗಳನ್ನು ಮಾಡುತ್ತಾರೆ.

ಅದರ ತಕ್ಕ ದೊಡ್ಡ ದೊಡ್ದ ಗಿಡಗಳನ್ನು ಬೆಳೆದು ದೊಡ್ಡ ದೊಡ್ಡ ಗಳು ಮರಗಳು ಆಗುತ್ತಾವೆ.

ಅಯ್ ಈ ಆಫೀಸ್ ರೂಮ್ ನೋಡಿ ಏಷ್ಟ್ ಛಲೋ ಇಟ್ಟಾರ್ ಕುರ್ಚಿ ಎಷ್ಟ್ ನೀಟಾಗ್ ಇಟ್ಟಾರ್ ಎರಡ್ ಎರಡ್ ಕುರ್ಚಿ ಇಟ್ಟಾರ್.

ಎರಡು ಬಾತುಕೋಳಿಗಳು ಆಚೆ ನಿಂತಿದೆ ಎರಡು ಬಾತುಗಳು ನೀರನ್ನು ಕುಡಿತಿದೆ ಒಂದು ಬಾತುಕೋಳಿ ಹಾಗೆ ನಿಂತಿದೆ.

ಎಲ್ಲಾ ತರದ ಗಿಡಗಳನ್ನು ಹಚ್ಚಿದ್ದಾರೆ ಹಚ್ಚಹಸಿರು ಕಾಣುತ್ತದೆ ಹಿಂದೆ ಸಾಕಷ್ಟು ಜನಗಳು ಕಾಣುತ್ತಾರೆ.

ಒಬ್ಬರು ಇಂಜಿನಿಯರ್ ಜೊತೆ ಮಾತಾಡ್ತಾ ಇದ್ದಾರೆ ಒಬ್ಬರು ನೋಡ್ತಾ ಇದ್ದಾರೆ.

ಇದೊಂದು ರೆಸ್ಟೋರೆಂಟ್ ಬೆಸ್ಟ್ ನಂಬರ್ ಒನ್ ಚಾರ್ಟ್ಸ್ ಅಂತ ಬೋರ್ಡ್ ಇದೆ.

ಇಬ್ಬರು ಗಂಡ್ ಮಕ್ಕಳು ಮ್ಯಾಗಿಯನ್ನು ತಿನ್ಕೋಂತಾ ಕುಂತಿದ್ದಾರೆ ಚಾ ಸಹ ಇದೆ ನೀರೆದೆ.

ಟೇಬಲ್ ಮೇಲೆ ಕತ್ರಿ ಪೇಪರ್ ಪುಸ್ತಕ ಸೈಡ್ ನಲ್ಲೇ ಕುರ್ಚಿ ಇದೆ ಎದ್ರುಗಡೆ ಎಲ್ಲಾ ತರಹದ ಔಷಧಿಗಳು ಇದೆ.

ಇದು ಹೋಟೆಲ್ ಇಲ್ಲಿ ಇಬ್ರು ಗಂಡು ಮಕ್ಕಳು ನಿಂತಿದ್ದಾರೆ ಟೇಬಲ್ ಗಳು ಸಾಲಾಗಿ ಹಾಕಿದ್ದಾರೆ.

ಇದು ಟೀ ಕುಡಿಯೋ ಶಾಪ್ ಸಾಕಷ್ಟು ಜನ ಬಾಯ್ಸ್ ಇಲ್ಲಿ ನಿಂತ್ಕೊಂಡು ಟೀ ಕುಡಿತಾ ನಿಂತಿದ್ದಾರೆ.

ಇದು ಬಟ್ಟೆ ಅಂಗಡಿ ಎಲ್ಲಾ ತರದ ಸರ್ಟು ಪ್ಯಾಂಟು ಗಳು ಸಿಗುತ್ತವೆ ಎಲ್ಲಾ ತರದ ಕಲರ್ ಕಲರ್ ಶರ್ಟು ಗಳು ಕಾಣುತ್ತವೆ.

ಪ್ಯಾಂಟ್ ಶರ್ಟ್ ಸಹ ಜೋತಾಕಿದ್ದಾರೆ ಫೋನ್ ಪೇ ವ್ಯವಸ್ಥೆ ಇದೆ ಬೆಲ್ಟ್ ಗಳು ಇವೆ.

ಇದು ವಾಟರ್ ಲಿಫ್ಟಿಂಗ್ ಮಷೀನ್ ಬೇರೆ ಬೇರೆ ಹೆಸರಿನಿಂದ ಕಂಪನಿ ಗಳಿಗೆ ಸೇಲ್ ಮಾಡುತ್ತಾರೆ.

ಮೇನ್ ರೋಡ್ ಇದೆ ಮೇನ್ ರೋಡ್ ಬಳಿ ಲಾರಿಗಳು ನಿಂತಿದೆ.

ಹಿಂದ್ ಹಿಂದೆ ದೊಡ್ಡ ದೊಡ್ಡ ಮರಗಳು ಕಾಣುತ್ತದೆ.

ಇದು ದೇವಸ್ಥಾನದ ಮುಂಭಾಗ ಜನ ಎಲ್ಲಾ ಮೆಟ್ಟಿಲ ಮೇಲೆ ಕುಳಿತ್ತಿದ್ದಾರೆ.

ಅ ಮೂಗಿಗೆ ಕರ್ಶಿಫನ್ನು ಹಿಡಿದು ಯಲ್ ವೈಟ್ ಕಲರ್ ಶರ್ಟ್ ಇಂದ ನೋಡುತ್ತಿದ್ದಾನೆ ಸೈಡು ಬಸ್ ಇದೆ.

ಒಬ್ಬರು ತಬಲ ಬಾರಿಸುತ್ತಿದ್ದಾರೆ ಒಬ್ಬರು ಪಿಯಾನ ವನ್ನು ಬಾರಿಸುತ್ತಿದ್ದಾರೆ ಒಬ್ಬರು ನಿಂತು ಹಾಡನ್ನು ಹೇಳುತ್ತಿದ್ದಾರೆ.

ಇಲ್ಲಿ ಮನೆಯನ್ನು ಕಟ್ಟುತ್ತಿದ್ದಾರೆ ಇಬ್ಬರು ಗೌಂಡಿಗಳು ಅ ಮನೆಯನ್ನು ಕಟ್ಟುತ್ತಿದ್ದಾರೆ ಒಂದು ಕೊಡುಪಾನ ಕಾಣುತ್ತದೆ.

ಎರಡು ದೇವಸ್ಥಾನ ಪಕ್ಕದಲ್ಲಿ ಇದೆ ಒಂದು ದೇವಸ್ಥಾನ ಮಾತ್ರ ಗುಡ್ಡದ ಆ ಕಡೆ ಸೈಡಿ ನಲ್ಲಿ ಚ್- ಬಿಳಿ ಬಣ್ಣವನ್ನು ಹಚ್ಚಿದೆ.

ಇದು ಗಾರ್ಡನ್ ಗಾರ್ ಗಾರ್ಡನ್ ನಲ್ಲಿ ಇದು ಕೋಟೆಯ ಆ ಕೋಟೆಯಂತೆ ಕಾಣುತ್ತದೆ.

ಮೇಲೆ ಗೋಡೆಯ ಮೇಲೆ ಎರಡು ಸ್ಟ್ಯಾಚು ಗಳು ಗೊಂಬೆ ವೆ- ಇದೆ ಮುಂದೆ ಸಣ್ಣ ಸಣ್ಣ ಗಿಡಗಳನ್ನು ಹಚ್ಚಿದ್ದಾರೆ.

ಇದೊಂದು ಕ್ರಿಷ್ಯನ್ ನರ ಬಿಲ್ಡಿಂಗ್ ಮುಂದೆ ಹೆಣ್ಣು ಮಕ್ಕಳು ನಿಂತಿದ್ದಾರೆ.

ಕ್ವೀನ್ ಬ್ಯೂಟಿ ಸಲೂನ್ ಅಂತ ದೊಡ್ಡದಾಗಿ ಬೋರ್ಡ್ ಅನ್ನು ಹಾಕಿದ್ದಾರೆ.

ಇದು ಒಂದು ಗುಡ್ಡದ್ - ಗುಡ್ಡುಗಾಡಿನ ಪ್ರದೇಶ ಇಲ್ಲಿ ದೊಡ್ಡ ದೊಡ್ಡದಾದರೆ ಗುಡ್ಡಗಳು ಕಾಣುತ್ತದೆ.